ಫೀಲ್ಡ್ ಅಥವಾ ಗ್ರೌಂಡ್ ಅಂತ ನೋಡಬಹುದು ಸುತ್ತ ಸ್ಟೇಡಿಯಂ ಇದೆ ಜನಗಳು ಕುತ್ಕೊಳಕ್ಕೆ ಸ್ಪೇಸ್ ಅನ್ನ ಮಾಡಿದ್ದಾರೆ ದೊಡ್ಡ ದೊಡ್ಡ ಬಿಲ್ಡಿಂಗಳು ಕಾಣ್ತಾ ಇದಾವೆ.

ಇದರ ಅವರ ಕಿರೀಟದಲ್ಲಿ ನವಿಲು ಗರಿ ಇದೆ ಹಾಗೆ ಅವರ ಕಾಲು ಹತ್ತಿರ ಒಂದು ನವಿಲನ್ನ ನಾವು ನೋಡಬಹುದು. ಇದರ ಹಿಂದೆ ಒಂದು ಬ್ಲಾಕ್ ಕಲರ್ ಚೇರ್ ಇದೆ.

ಕುರ್ಚಿ ಮೇಲೆ ಕುತಿರೋದು ಒಂದು ಅವರ ಒಂದು ದೃತಿಯ ಶೈಲಿಯಲ್ಲಿ ನಿಂತಿರೋತರ ಒಂದು ಕುದುರೆ ಎಲ್ಲನು ಕೂಡ ಇಲ್ಲಿ ನೊಡಬೋದು .

ಅದರಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಬರೆದಿದರೆ ಹೂವಿನ ಪಾಟ್ಗ ಳು ತುಂಬಾ ಜನರು ಕೂಡ ನಿಂತುಕೊಂಡಿದರೆ ಇಲ್ಲಿ ಒಂದು ಮನೆ ಕೂಡ ಕಾಣಿಸುತ್ತೆ .